ಪಕ್ಕದಲ್ಲಿ ಗುಡ್ಡು ಗಾಡಿನಿಂದ ಈ ನದಿ ಮದ್ಯೆ ಹರಿತಾ ಇರೋದು ಇ ನಿಂತಿರೋ ವ್ಯಕ್ತಿ ಪಕ್ಕದಲ್ಲಿ ಒಂದು ಮಾರಕ ನಿಲಿ ಕಲರ್ ಮಾರಕ ನಿಂತಿರೋದು ಈ ವ್ಯಕ್ತಿ ಜಾಕೆಟ್ ಮತ್ತು ತಲೆ ಘೋಷ ತೊಟ್ಟಿರುವನು.

ಆಮೇಲೆ ಚೇರ್ ಮೇಲೆ ಕೂತಿದ್ದಾನೆ ನೀಲಿ ಕಲರ್ ಚೇರು .

ಇದು ಆಕ್ಸಿಸ್ ಬ್ಯಾಂಕ್ ಎ_ಟಿ_ಎಂ ಆಗಿದೆ ಈ ಒಂದು ಎ_ಟಿ_ಎಂ ಮೂಲೆಯಲ್ಲಿದೆ ಇದರ ಮುಂದೆ ಹಲವಾರು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದಾರೆ ಆಮೇಲೆ ಮುಂದ್ಗಡೆ ಇಬ್ರು ವ್ಯಕ್ತಿಗಳು ಇದ್ದಾರೆ.

ಇದು ಕೆಲವು ಅಧಿಕಾರಿಗಳು ಏನೋ ಅಧಿಕಾರಿಗಳು ಏನೋ ಅನ್ವೇಷಿಸುತ್ತಿದ್ದಾರೆ ಏನೋ ಅನ್ವೇಷಣೆ ಮಾಡುತ್ತಿದ್ದಾರೆ ಚೆಕಿಂಗ್ ಆಗಿ ಬಂದಿದ್ದಾರೆ.

ವ್ಯಾಪಾರ ಬೇರೆಯವರಿಗೆ ಮಾರುತ್ತಿರುವನು ಇದರ ಮೇಲೆ ಹೃತಿಕ್ ರೋಷನ್ ಅವರ ಚಿತ್ರವಿದೆ ಪೆನ್ನ ಮೇಲೆ ನಾವು ನೋಡಬಹುದು.

ಪಕ್ಕದಲ್ಲಿ ಕೆಲವು ಐಸ್ ಕ್ರೀಮ್ ಗಾಡಿಗಳು ಪಕ್ಕದಲ್ಲಿ ದೊಡ್ಡದೊಡ್ಡ ಕಲ್ಯಾಣ ಕಟ್ಟಡಗಳು ಈತರ ಎಲ್ಲಾ ಕಾಣ್ತಾ ಇದಾವೆ ಇದೊಂದು ನಗರದ ದೊಡ್ಡ ನಗರವಾಗಿದೆ.

ಒಬ್ಬ ವ್ಯಕ್ತಿ ಬ್ಲೂ ಕಲರ್ ಜಾಕೆಟ್ ನೀಲಿ ಕಲರ್ ಪ್ಯಾಂಟು ಮತ್ತು ಶೂಸ್ ಹಾಕೊಂಡು ಬಣ್ಣ ಬಣ್ಣವನು ಬಂಡೆ ಕಲರ್ ತನ್ನ ಮುಖ ಮತ್ತು ಕೈಗೆ ಸ್ವಲ್ಪ ಬಣ್ಣ ಹತ್ತಿದೆ.

ಕಟ್ಟಡ ಈ ಕಟ್ಟಡದಲ್ಲಿ ಹಲವು ಬಲೂನ್ ಗಳಿಂದ ಅಲಂಕೃತವಾಗಿದೆ ಏನೋ ಸಂಭ್ರಮಕ್ಕಾಗಿ ಇವರ ಮನೆ ದೇವಸ್ಥಾನ ಅಲಂಕಾರವಾಗಿರುವ ದೃಶ್ಯವನ್ನು ಕಾಣಬಹುದು.

ಇದು ಒಂದು ಮೀನು ಮಾರುಕಟ್ಟೆ ಒಗತಿ ತನ್ನ ಮುಂದೆ ಮೀನುಗಳನ್ನು ಹಿಡಿದುಕೊಂಡು ಗ್ರಾಹಕರಿಗಾಗಿ ಕಾಯುತ್ತಿದ್ದಾನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಮೀನುನ್ನು ಮಾಡುತ್ತಿದ್ದಾನೆ.